ಒಂದು ಮೆರವಣಿಗೆ ಮಾಡ್ತಾ ಲಾಗ್ತದೆ ಹಾಗೆ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಸಹ ಒಂದು ಮುಂದು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ --

ಈ ಚಿತ್ರದಲ್ಲಿ ಒಂದು ಹೂವಿನ ಈ ಚಿತ್ರದಲ್ಲಿ ಒಂದು ಹೂವಿನ ಅಂಗಡಿಯನ್ನು ನೋಡ್ಬೋದು ಅಲ್ಲಿ ವ್ಯಾಪಾರ --

ಇದು ಒಂದು ಇದು ಒಂದು ಸಮಾರಂಭದ ಚಿತ್ರಣದ ರೀತಿಯಲ್ಲಿ ಕಾಣ್ತಾ ಇದೆ ಇಲ್ಲಿ ವೇದಿಕೆಯಲ್ಲಿ ಆರು ಜನರು --

ಈ ಚಿತ್ರದಲ್ಲಿ ದೇವಸ್ಥಾನದ ಒಂದು ಭಾಗ ಇದೆ. ಅಲ್ಲಿಗೆ ಹಲವಾರು ಜನ ಭಕ್ತರು ಬಂದಿದ್ದರು ಒಬ್ಬ ಹುಡುಗನು ಸಹಾ ಬಂದು --

ಆಯಾಸವಾದಂತಹ ಸಂದರ್ಭದಲ್ಲಿ ರೀಲಾಕ್ಸ್‌ ಮಾಡಿಕೊಳ್ಳುಕೋಸ್ಕರ ಕೂತಿದ್ದಾರೆ ಆ ಸಂದರ್ಭದಲ್ಲಿ ಎರಡು--

ವ್ಯಾಪಾರಕೋಸ್ಕರ ಬಂದಿದ್ದಾರೆ. ಒಂದು ಸೈಕಲ್‌ ಕಾಣ್ತಾ ಇದೆ ಬೈಕ್‌ಗಳು ಕಾಣ್ತಾ ಇದೆ ಇದು ಸೈಕಲ್‌ ನಿಲ್ಲಿಸುವಂತಹ ಸ್ಟ್ಯಾಂಡ್‌ ಆಗಿದೆ.

ಈ ಚಿತ್ರ ಯಾವುದೋ ಒಂದು ಹಳೆಯ ಕಾಲದ ಬಂಗಲೆ ಅಥವಾ --

ಒಂದು ಕಟ್ಟಡದ ರೀತಿ ಕಾಣ್ತಾ ಇದೆ ಕಾಮಾನುಗಳನ್ನು ಒಳಗೊಂಡಿದೆ ಎಲ್ಲವೂ ಕೂಡ ಇಲ್ಲಿ ಭಗ್ನಗೊಂಡಿದೆ.--

ವಿವಿಧ ಮೋಜುಮಸ್ತಿಯನ್ನ ಮಾಡುತ್ತಿದ್ದಾರೆ. ರಜಾದ ಸಮಯದಲ್ಲಿ ತಮ್ಮ ಸಮಯವನ್ನು ಮಕ್ಕಳೊಂದಿಗೆ ಕಳಿಯಲಿಕೋಸ್ಕರ ಈ ಸ್ಥಳಗಳಿಗೆ ಬಂದಿ --

ಇದು ಯಾವುದೋ ಒಂದು ಮದುವೆ ಮನೆಯ ರೀತಿಯಲ್ಲಿ ಕಾಣ್ತಾ ಇದೆ. ತುಂಬಾ ಲೈಟಿಂಗ್ಸ್‌ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಅಲಂಕಾರವನ್ನು ಮಾಡಿದ್ದಾರೆ ಮನೆಯ ಮುಂದೆ ಹಲವಾರು ಜನ--

ನೋಡ್ತಾ ಇದ್ದೇನೆ ಅಂದರೆ ಹಿಂದೆ ಒಂದು ಕಾರಿನ ಶೆಡ್‌ನ ರೀತಿಯಲ್ಲಿ ಇದೆ. ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಶೆಡ್‌ನ ರೀತಿಯಲ್ಲಿ ಇದೆ. ಈ ಕಟ್ಟಡಕ್ಕೆ ಇನ್ನೂ ಕಾಂಕ್ರೆಟ್ ಆಗಿಲ್ಲ.

ಇಲ್ಲಿ ಇಬ್ಬರು ಮಹಿಳೆಯರು ಇದ್ದಾರೆ ಅವರು ಎ.ಟಿ.ಎಂ. ಕಾರ್ಡ್‌ನ್ನು ವಿನಿಮಯ ಮಾಡಿಕೊಂಡು ಹಣವನ್ನು ತಕೊಳ್ಳಿಕೋಸ್ಕರ ನಿಂತಿದ್ದಾರೆ. ಅಲ್ಲಿ ಒಬ್ಬ ಅಜ್ಜಿ ಇದ್ದಾರೆ.